ಅವರು ಹೂವಗಳನ್ನ ಕಿತ್ತುಕೊಂಡು ಹೋಗ್ತಿವಿ ತೊಗೊಂಡ್ ಹೋಗ್ತಾರೆ ಜನಗಳು ಕಿತ್ಕೊಂಡು ಹೋಗ್ತಾರೆ ಕೇಳುತ್ತಾರೆ ನಮಗೂ ಕೊಡ್ರಿ ಅಂತ ನಾವು ಕಿತ್ತಿ ದೇವರಿಗೆ ಮೂಡಿಸ್ತಿವಿ ದೇವಸ್ಥಾನಕ್ಕೂ ಕೊಡ್ತೀವಿ.

ಅಂಗಡಿಯೂ ಕಾಣಿಸಲು ಬರುತ್ತಿದೆ ಇಲ್ಲಿ ತುಂಬಾ ಆಟೋಗಳು ಮತ್ತು ಕಾರುಗಳು ನಿಂತಿವೆ ಇಲ್ಲಿ --

ನಮ್ಮನೆ ಚಾ ಕುಡೀಯಕ್ಕ್‌ ನಾವು ಸ್ಟೀಲಿನ್‌ ಕಪ್ಪ ಬಳಸ್ತೀವಿ ಇಲ್ಲಂತದ್ರೆ ಪ್ಲಾಸ್ಟಿಕ್‌ ಬಳಸ್ತೀವಿ ಇಲ್ಲಂದ್ರ ಕಾಜು ಪಿಂಗಾಣಿ ಟೈಪ್‌ ಬಳಸದ್‌ ಬಾಳ ಕಡಿಮೆ ಬಳಸಿದ್ರೆ ಚಂದ ಇರತ್ತ ಅಲಂಕಾರವಾಗಿ ಯಾರಾನ ಗೆಸ್ಟ್‌ ಬಂದಾಗ ಕೊಡ್ಬೇಕು.

ಇಲ್ಲಿ ನಾನು ನೋಡುತ್ತಿರುವ ಬಿಲ್ಡಿಂಗ್ ಕಾಣಿಸುತ್ತದೆ ಆ ಬಿಲ್ಡಿಂಗ್ --

ಇದು ಬಂತು ಪ್ಲೇಸ್ ಎಲ್ಲಿ ಗೊತ್ತಿಲ್ಲ. ಅದ್ದ್ರೆಲ್ಲಾ ಬಿಲ್ಡಿಂಗ್ ಇದೆ. ನೋಡಕ್ಕೆಲ್ಲ ಸೈಲೆಂಟ್ ಏರಿಯಾ ತರಹ ಇದೆ .

ನನವಾಗೆ ಹೇಳ್ದ್‌ನಲಾ ಕಿರಾಣಿ ಅಂಗಡಿಗಳು ನಮ್ಮೂರಲ್ಲಿ ಇಷ್ಟು ಚಂದ ನೀಟಾಗಿ ಇಟ್ಟುಕೊಂಡಿರಲ್ಲ ಯಾಕಂತಂದ್ರೆ ಅವ್ರಿಗೆ ಬಡಬಡ ಜಗ್ಗೆ ಗಿರಾಕಿ ಬಂದ್ರೆ ಕೊಡಕ್ಕಾಗಲ್ಲ ಅಂಗಾಗಿ ಜಗ್ಗೆ ಹಾಳ್ ಇಟ್ಕೊಂಡಿರ್ತಾರೆ ಹೊರ್ತು ಜಗ್ಗೆ ನೀಟ್‌ ಮೈಂಟೇನ್‌ ಮಾಡಿರಲ್ಲ.